ಉಂಟಲ್ಲ ಅಲ್ಲಿ ಪಕ್ಷಿ ಮತ್ತೆ ಬೇರೆ ಬೇರೆ, ಎಂತಾ ಮೊಸಳೆ.

ಪಕ್ಷಿ, ಆ ಪಕ್ಷಿಗಳು ಮೊಸಳೆಗಳು, ಮೊಸಳೆ ಒಂದ್ ಸುಮಾರ್ type ಆ ರೀತಿದ್ದು ಇದೆ.

ಐದಾರು ನಮ್, ಆ ನಮೂನಿಯದ್ದು ಮೊಸಳೆ.

ಮತ್ತೆ ಹಾವುಗಳು ಕೂಡ, ಹಾವುಗಳು ಸುಮಾರ್ ಜಾತಿದ್ದು ಇದ್ದವೆ.

ಅದ್ರಲ್ಲಿ ಒಂದ್ ಐದು ಅಡಿದ್ದು ಹೆಬ್ಬಾವು ಇದೆ.

ಅದೆಲ್ಲಾ ನಾ ಹೆದ್ರಿಕೆ ಆಗ್ತದೆ ಮಾರೆ ನೋಡ್ಲಿಕ್ಕೆ. ಹೌದಾ, ಅದು glass ಎಲ್ಲ ಹಾಕಿರ್ತರಲ್ಲ ಗಾಜು ರಕ್ಷಾ ರಕ್ಷಣೆಗೆ.

ಆದ್ರೆ ಗಾ~ ಗಾಜಿದ್ದು ಕೂಡ ಅಲ್ಲಿ ಮೈಮೇಲೆ ಬಂದಾಗೆ ಇರ್ತದೆ. ಹ, ಅದೌದು, ಮತ್ತೆ ಚಿಂಪಾಂಜಿ ಎಲ್ಲ ಉಂಟು.

ಅದು ಅಲ್ಲಿ ಸುರಕ್ಷತೆ ಉಂಟಲ್ಲ ಎಲ್ಲ? ಹೌದು, ಮೇಲೆ ಹತ್ತಿದ್ರೆ ಮೇಳ್ಗಡೆ ಎಂತ ಇಲ್ಲಲ್ಲ?

ಆಯ್ತು ಸರಿ, ನಾನ್ ಮತ್ತೆ call ಮಾಡ್ತೇನೆ ಆಯ್ತಾ?

Hello ಹೇಗಿದ್ದೀರಿ ಪ್ರಜ್ವಲ್?

ಹಾ ಹುಷಾರ್ ಇದ್ದೆ. ಹೇಗೆ ಆಗ್ತಾ ಉಂಟು college life ಎಲ್ಲಾ? ಹಾ college life ತೊಂದ್ರೆ ಇಲ್ಲಪ್ಪಾ. Friends ಎಲ್ಲಾ ಭಾರಿ ಖುಷಿ ಆಗ್ತದೆ ನಿಮ್ಗೆ ಹೇಗೆ ಅನಿಸ್ತದೆ.

ಹಾ ಪರ್ವಾಗಿಲ್ಲಾ ಹೋಗ್ತಾ ಉಂಟು.

ಹ್ಮ್ ಹ್ಮ್ ಮತ್ತೆ ಸಮಾಚಾರ, ಯಾರು ನಿಮ್ಮ best friend ಶಾಲೆಯಲ್ಲಿ?

ಈಗ school ಅಲ್ಲಿ ಇದ್ರೂ ಅಂದ್ರೆ ಕೃತಿ ಅಂತ ಒಬ್ಬಳು ಇದ್ಲು ಅವ್ಳು ಈಗ ಈಗಸಾ ನನ್ನೊಟ್ಟಿಗೆ college ಇಗೆಸಾ ಅವ್ಳು ಅವ್ಳೆ ಸಿಕ್ಕಿದ್ದಾಳೆ ಈಗಸಾ ಅವ್ಳೆ best friend ಅಂತ ಹೇಳಿ.

ಮತ್~ ಹಾ ಹೌದು. Exams ಎಲ್ಲಾ ಆಯ್ತಾ exams ಎಲ್ಲಾ? ಹಾ exams ಎಲ್ಲಾ ಆಯ್ತು. ಎರಡು subject ಹೊಗೆ ಹಾಕ್ಕೊಂಡಿದೆ ಅಷ್ಟೇ. ಭಾರಿ tough ಇತ್ತು.

ಹಾ ಪರ್ವಾಗಿಲ್ಲಾ ಮೊನ್ನೆ just sem ಆದದ್ದು ಅಷ್ಟೇ exam fifth sem ಆಯ್ತು ಅಷ್ಟೇ.

ಹಾ ಇನ್ನು lab ಆಗ್ತಾ ಉಂಟು lab . ಹೌದಾ? ಎಷ್ಟು ಗಮ್ಮತ್ ಇದೆ ಅಲ್ವಾ ಶಾಲೆ life ನಮ್ಗೆ ಈಗ್ಲೂ ನೆನಿಸ್ತದೆ ಅಲ್ವಾ ? ಹೌದು ಅಂತ ಆಗ್ತದೆ.

ಎಷ್ಟು ತುಂಬಾ ಮಜಾ ಮಾಡಿದ್ವಿ ಶಾಲೆ life ಅಲ್ಲಿ ನಾವು. ಜೊತೆ ಸುತ್ತಾಡ್ಲಿಕ್ಕೆ ಹೋಗಿದ್ವಿ ಅಲ್ಲಿ ice cream ತಿಂದದ್ದು, ಗಲಾಟೆ ಮಾಡಿದ್ದು.

Sem send off ನ ಕೊನೆ ದಿನ ಅಂತೂ fan ಅನ್ನು ಮುರ್ದೇ ಹಾಕಿದ್ವಿ. ನಾವು ನೆನಪಿಗೋಸ್ಕರ. ಹೊಡೆದು ಹಾಕಿದ್ವಿ ಹಾ ಹೌದು. ಹೌದಾ? ಹೌದಾ? ಹಾ ಹೌದು ಕನ್ನಡಿಯೆಲ್ಲ ಒಡ್ದು ಬಿಟ್ಟಿದ್ವಿ.

Teacher ನಮ್ಗೆಲ್ಲಾ ಸರಿ ಬೈದಿದ್ರು. ನೀವು ಎಂತ ಅಬತಾರ ಇಟ್ಟದ್ದು ಶಾಲೆಯಲ್ಲಿ ಕೂಡ ಎಂಥ . ಶಾಲೆಗೆ ಯಾವತ್ತು late ಆಗಿ ಹೋಗುದು.

ಸರಿ ಬೈಗುಳ, ಸರಿ ಬೈಗುಳ ಹಿಂದಿನ್ ದಿನ ಬಸ್ಕಿ ತೆಗಿಬೇಕಿತ್ತು. ನೂರು ಬಸ್ಕಿ ತೆಗೀಲಿಕ್ಕೆ ಹೇಳ್ತ ಇದ್ರು ಅವ್ರು.

ಹೌದು ನಿಮ್ಗೆ ನಿಮ್ಗೆ ಹೇಗ್ ಅನ್ಸ್ತದೆ school life ಗಮ್ಮತ್ತಾ? ನಮ್ಗೆಲ್ಲಾ ನಾವು ನಿಮ್ಮ opposite ನಿಮ್ಮ ಎಲ್ಲಾ ಉಳ್ದ ಕೆಲ್ಸ ಎಲ್ಲಾ ಮಾಡ್ತಿದ್ವಿ ಅಂದ್ರೆ ಕಸ ಹೆಕ್ಲಿಕ್ಕೆ ಎಲ್ಲಾ ಇರ್ತಿತ್ತಲ್ಲ ಬೆಳಿಗ್ಗೆ ಹೋದ ಕೂಡ್ಲೇ ಗುಡಿಸುದು ಅದೆಲ್ಲ ಇರ್ತಿತ್ತಲ್ಲ class ಅನ್ನು.

ಅದೆಲ್ಲಾ ಮಾಡ್ತಾ ಇದ್ವಿ. ಎಂಥ school day ಎಲ್ಲಾ ಚೆಂದ ಇತ್ತಲ್ಲ. practice ಮಾಡುದು school day ಬಂತು ಅಂತ ಹೇಳಿದ್ರೆ ಸಾಕು ಒಂದು month ಇನ ಮುಂಚೆವೆ practice start ಮಾಡ್ತಾ ಇದ್ವಿ.

ಅಂತೂ class ಇರ್ತಿಲ್ಲಾ ಇತ್ತು.

ಹ್ಮ್ ಭಾರಿ ಖುಷಿ ನಮ್ಗೆ school . ಮತ್ತೆ ಎಲ್ಲ participate ಮಾಡ್ಲಿಕ್ ಇದ್~ ಭಾಗವಹಿಸ್ಲಿಕ್ಕೆ ಇರ್ತಿತ್ತು ಅಲ್ಲಾ. ಹಾ ಹೌದು ಪ್ರತಿಭಾ ಕಾರಂಜಿಗೆ? ಹಾ ಸೆರ್ತಾ ಇದ್ವಿ, ನೀವು ಸೇರ್ತಿರ್ಲಿಲ್ಲ ಆಯ್ತಾ? ನಾವು ಇಲ್ಲಪ್ಪ ನಾವು ನಾವು ಅದ್ರಲ್ಲೆಲ್ಲ weak ಉ.

ಹಾ ಹೌದು ನಾವು just ಪ್ರೇಕ್ಷಕರು ಅಷ್ಟೇ. ನಾವು ಅಲ್ಲೆಲ್ಲ ಇತ್ತು ಅದು ಭಾರಿ ಗಮ್ಮತ್ತು.

ಅಂದ್ರೆ ಸೇರ್ತಿದ್ರೆ ಒಳ್ಳೆದ್ ಇರ್ತಿತ್ತು ಅಂತ ಚೆಂದ ಗಮ್ಮತ್ ಆಗತ್ತಿತ್ತು.

ಹ್ಮ್ ಶಾಲೆ life ಅಂತೆಳಿದ್ರೆ ತುಂಬಾ ಖುಷಿ ಕೊಡುತ್ತೆ ಅಲ್ಲ .

ಅದೆಲ್ಲ ನೆನೆಸಿಕೊಳ್ಳುವಂಥದ್ದಲ್ಲ mem~ . ಅಲ್ಲಾ . ನೆನೆಸಿಕೊಂಡರೆ ಮುಖದಲ್ಲಿ ಒಂದು ಮುಗುಳ್ ನಗು ಬರ್ತದೆ ಹಾಗೆ. ಅಲ್ಲ ನಮ್ಗೆ ಈಗ್ಲು ಶಾಲೆಗೆ ಹೋಗ್ಬೇಕು ಅಂತ ಅನ್ನಿಸ್ತದೆ, ಜೊತೆ ಆಟದ್ಬೇಕು ತುಂಬಾನೇ ಮಜಾ ಮಾಡ್ಬೇಕು ಅಂತ ಅನಿಸ್ತದೆ ಆದ್ರೆ ಈಗ ಹೋಗಿದೆ ಅಲ್ವಾ.

ಆ ಜೀವನವನ್ನು ನಾವು ಮರ್ತು ಬಿಟ್ಟಿದ್ದೇವೆ ಕಳ್ದು ಬಿಟ್ಟಿದ್ದೇವೆ. ಅದೇ. ಇನ್ನೊಂದು ಸಲ ಆ ಜೀವನ ಸಿಗುದೇ ಇಲ್ಲ.

ಅಲ್ಲಾ ಹೌದು ತುಂಬಾ ಬೇಸರ ಆಗ್ತದೆ.

ಆವಾಗ ಅನಿಸ್ತಾ ಇತ್ತು ಶಾಲೆಯ life ಅನ್ನ ನಾವು ತುಂಬಾ ಉತ್ಸಾಹದಲ್ಲಿ ಕಳಿಬೇಕಿತ್ತು ಅಂತ. ಶಾಲೆ ಇದ್ದಾಗ ಅನಿಸುದು ಮನೆಗೆ ಹೋಗ್ವ ಮನೆಗೆ ಹೋಗ್ವ ಆಟಾಡುವ. ಆದ್ರೆ ಶಾಲೆಗೆ ಹೋಗ್ಬೇಕು ಶಾಲೆಗೆ ಹೋಗ್ಬೇಕು ಅಂತ. ಹೌದು ಅಂತ . ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಹೋಗ್ವ ನಮ್ಗೆ ಅನಿ~ ಅನಿಸ್ತದೆ, ಹೋಗ್ಬೇಕಿತ್ತು ಶಾಲೆಗೆ, ಹೋಗ್ತಾ ಆದ್ರೆಸಾ ಅದು ಅರ್ಧಂಬರ್ಧ.

ಮತ್ತೆ ಯಾರಾದ್ರೂ ಸಿಕ್ತಾ ಇರ್ತಾರಾ ಶಾಲಾ ಸ್ನೇಹಿತರು ಯಾರಾದ್ರೂ?

ಶಾಲೆಯಲ್ಲಿ ಸಿಕ್ತಿರ್ತಾರೆ, ತುಂಬಾ ಜನ ಈಗ ಸಿಗುದಿಲ್ಲ ಎಲ್ಲರೂಸ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅಲ್ಲ.

ಹಾ ಸರಿ ನನ್ಗೆ ಒಂದು call ಬರ್ತಾ ಉಂಟು. ನಾನು ಮತ್ತೆ ಮಾಡ್ತೇನೆ ಆಯ್ತಾ? ಹಾ ಹಾ ಸರಿ okay okay bye bye .

Hello , ಹಾ ಹೇಳು ಅಹ್ ಹನುಮಂತ.

ನಾನು ಊಟ ಮಾಡ್ತಿದ್ದೆ, ನೀನೆಂತ ಮಾಡ್ತಿದ್ದಿ?

ನಾನೇನಿಲ್ಲ. ಈಗ match ನೋಡಿ ಊಟ ಮಾಡ್ಲಿಕ್ಕೆ ಹೋಗ್ಬೇಕು.

ಹೌದಾ ಹೇಗಿತ್ತು ಇವತ್ತು match, Dabang Delhi ಮತ್ತೆ Bengal?

ಹಾ ಒಳ್ಳೆದಿತ್ತು, ನವೀನ್ ಸ್ವಲ್ಪ ಒಳ್ಳೆ ಆಡಿದ, ಮತ್ತೆ ಅವನು ಅಹ್ ಅಮಿತ್ ಹೂಡಾ ಅವನ್ ಕೂಡಾ ಒಳ್ಳೆ ಆಡಿದ.

ಅವನು almost super ten ಮಾಡಿದ ಅವನು.

ಹೌದಾ, ಅಮಿತ್ ಹೂಡಾನ್ದು ಅವಂದು ಆಯ್ತಾ high five?

ಅವನು ನಿನ್ನೆ ಆಗ್ಲಿಲ್ಲ, ಮೊನ್ನೆ ಆದ್ರೆ ಆಗಿತ್ತು ಅವಂದು ಅಮಿತ್ ಹೂಡಾದ್ದು high five.

ಹೌದಾ, ನಿನ್ನೆ ಎಂತ ಒಳ್ಳೆ ಆಡಿದ್ರಾ ಎಲ್ಲಾ Dabang Delhi ಯಲ್ಲಿ. ಹಾ, ಎಲ್ಲರು ಕೂಡಾ ಆಡಿದ್ರು. ಅವನ್ ಸಂದೀಪ್ ದುಲ್ಲದ್ದು defend ಒಳ್ಳೆ ಇತ್ತು. double ankle load ಏನೋ ಮಾಡ್ತಿದ್ದ.

ಹೌದಾ, ಇದು Bengal team ಅಲ್ಲಿ ಮಣಿಂದರ್ ಆಡಿದ್ನಾ ಒಳ್ಳೆ?

ಹೌದು, ಅವನು ಅಷ್ಟೇನ್ ಆಡ್ಲಿಲ್ಲ ಹೋಗಿ bonus ಲ್ಲಾ ತರ್ತಿದ್ದ, ಮತ್ತೆ last ಗೆ tie ಆಗುವಾಗ ಒಂದು super ride ಮಾಡಿದ ನಾಲ್ಕು point ಸಿಕ್ತು. ಹೌದಾ, ನಾಲಕ್ಕು point ಸಿಕ್ಕಿತಾ? ಅವನು ಒಳ್ಳೆ ಆಡ್ತಾನೆ, ಆಡಿದ್ರೆ ಒಳ್ಳೆ ಆಡ್ತಾನೆ. ಅವಂದು skill ಎಲ್ಲ ಚೆನ್ನಾಗಿದೆ. ಮತ್ತೆ ಮತ್ತೆ ಯಾರ್ ಆಡಿದ್ರು Bengal ಲಲ್ಲಿ?

ಮತ್ತೆ ಅವರೇ ಅಹ್ ಮತ್ತೆ ಶ್ರೀಕಾಂತ್ ಜಾದವ್ ಎಲ್ಲ ಆಡಿದ. ಹೌದಾ, ಮತ್ತೆ ಇವತ್ತೊಂದು Dabang Delhi qualify ಆಯ್ತಾ ಹಾಗಾದ್ರೆ?

ಹಾ, ಅದು qualify ಆಯ್ತು, ಮತ್ತೆ ಅದು Bengaluru Bulls ಮತ್ತೆ Dabang Delhi ದು ಇರ್ಬೋದು match. ಹೌದಾ, ಅದ್ರಲ್ಲಿ Bengaluru win ಆಗಬೋದೇನಾ ಅಲ್ಲ? Bengaluru ಒಳ್ಳೆದುಂಟಲ್ಲ, ಈಗ defend ಕೂಡಾ ಒಳ್ಳೆದುಂಟು ride ಕೂಡ ಒಳ್ಳೆದುಂಟು.

ಹೌದಾ, ಈಗ ಮತ್ತೆ Jaipur ದ್ದು ಒಳ್ಳೆದೆ, ಅದರಲ್ಲೂ ಒಳ್ಳೆ ಒಳ್ಳೆ rider ಒಳ್ಳೆ defenders ಇದ್ದಾರೆ. best defenders Jaipur ಅಲ್ಲೇ ಇರುವುದು, best riders Jaipur ಅಲ್ಲೇ ಇದ್ದಾರೆ.

ಅಹ್ ಅದ್ ಅರ್ಜುನ್ ಅವಂದು super ten ಎಲ್ಲ match super ten ಒಂದು match ಅವನು ಮಾಡಿಲ್ಲ ಅವನು best rider ಅವನು.

ಮತ್ತೆ ರಾಹುಲ್ ಚೌದ್ರಿ ಕೂಡಾ ಇದ್ದಾನೆ. ಆದ್ರೆ ಅವಂದು ಅಷ್ಟು ಇರ್ಲಿಲ್ಲ ಮುಂಚೆಗೆ, ಈಗ ಎಲ್ಲ ಒಳ್ಳೆ ಆಡ್ತಿದ್ದಾನೆ speed ಎಲ್ಲ ಒಳ್ಳೆದುಂಟು ಈಗ.

ಹಾ ಹಾ, ಅವನು old player ಅಲ್ಲ ಅವಂದು ಇರುತ್ತೆ ಒಳ್ಳೆ ride ಮತ್ತೆ ಅರ್ಜುನ್ದು ಒಳ್ಳೆ ಇದೆ skill ಎಲ್ಲ ಅಹ್ rolling ಎಲ್ಲ, jump ಎಲ್ಲ ಮಾಡ್ತಾನೆ.

ಮತ್ತೆ Pune ಯಲ್ಲಿ ಇನ್ನೊಬ್ಬ ಇದ್ನಲ್ಲ ಇಮಾನ್ದಾರ್ Pune team ಒಳ್ಳೆ ಇದೆ. ಅದ್ರಲ್ಲಿ ಇಮಾನ್ದಾರ್ ಅವಂದು speed ಎಲ್ಲ ಒಳ್ಳೆದು moment speed jump ಎಲ್ಲ. ಅವನು ಒಳ್ಳೆ player ಈ ಸಲಿ Pune ಯಲ್ಲಿ. Pune ಮತ್ತು Jaipur ಒಳ್ಳೇ team ಇದೆ ಮತ್ತೆ. Bengaluru ಎಲ್ಲ ಒಳ್ಳೆ team ಇದೆ ಈ ಸಲಿ. ಎಲ್ಲ qualify ಆಗಿದೆಲ್ಲ, ಮತ್ತೆ Pune ಮತ್ತು Jaipur ಸೀದಾ semi final ಅಲ್ಲಿ ಹೋಗಿದೆ direct final ಗೆ ಯಾರ್ ಬರ್ತಾರೆ ನೋಡ್ಬೇಕು. ಯಾರು ಬರ್ಬೋದು ನಿನ್ನ ಪ್ರಕಾರ?

ಹಾ Puneri Paltan ಒಂದಿರ್ಬೋದು ನನ್ನ ಅಂದಾಜಿಗೆ . ಮತ್ತೆ Bengaluru Bulls ಉಂಟು ಅದೇನು ಕಮ್ಮಿ ಇಲ್ಲ, ಅದು ಕೂಡಾ ಆಡ್~ ಆಡ್ತದೆ ಈ ಸತ್ತಿ.

ಹೌದೌದು . Bengaluru ಕಮ್ಮಿ ಇಲ್ಲ Bengaluru ಒಳ್ಳೆ ಇದೆ team ಅದೆ champion ಆದ team ಅದು. ಮತ್ತೆ ನಿನ್ನ ಪ್ರಕಾರ ಮತ್ತೆ ಯಾರು ಒಳ್ಳೆ ಇದ್ದಾರೆ. Team Tamil ಬರ್ಬೊದಾ? Tamil ಅಲ್ಲಿ ಯಾರು? ನರೇಂದರ್ ಒಬ್ಬನೇ ಅವನ ಪವನ್ ಶರತ್ ಗೆ injury ಆಗಿ ಅವನಿಲ್ಲದೆ ಈಗ team ಖಾಲಿ ಖಾಲಿ.

ಅದೇ ನನ್ಗೆ Bengaluru ಒಂದು win ಆಗ್ಬೇಕಂತ ಆಸೆ. ಅವನು ಭರತ್ ಒಬ್ಬ ಆಡ್ತಾನೆ super ride ಎಲ್ಲ ಮಾಡಿದ. ಮತ್ತೆ ವಿಕಾಸ್ ಮಂಡಲ್ ಪುನಃ ಆಡ್ತಿದ್ದಾನೆ ಮತ್ತೆ ಮಹೇಂದರ್ ಮಹಿ ಅವನು ಕುಡಾ ಒಳ್ಳೆ defend ಮಾಡ್ತಿದ್ದಾನೆ.

ಹೌದೌದು. ಅದ್ರಲ್ಲಿ ನಂದಲ್ ನಂದಲ್ ಒಳ್ಳೆ defender difender defend , ಚೆನ್ನಾಗಿದೆ Bengaluru ಅದ್ದು. ಒಳ್ಳೆ team ಇದೆ ಅದು Jaipur ಮುಂದೆ ಒಂದು ನೋಡ್ಬೋದು fight ಇದೆ ಹಾಗೆ.

ಅದೇಯಾ. ಬರ್ಬೊದು ಎಲ್ಲ team ಗ್ ಕೂಡ chance ಉಂಟು, but Bengaluru ರಿಗೆ ಇರ್ಬೇಕು.

ಹಾ ಹೌದು ಅವನು ಭರತ ಆಡಿದ್ರೆ ಒಳ್ಳೆ ಆಡ್ತಾನೆ. ಒಂದು ಹತ್ತು ಇಪ್ಪತ್ತು point ಒಂದು ಎರಡು ಮೂರು match ಅಲ್ಲಿ ತಂದಿದ್ದಾನೆ ಒಂದೇ ಸರಿ, ಅದು ಅವನು ಒಳ್ಳೆ ride ಮಾಡ್ತಿದ್ದಾನೆ ಈಗ ಈಗ.

ಮತ್ತೆ ನೀರಜ್ ನರ್ವಾಲ್ ಇದ್ದಾನೆ all rounder ಅವನೆಂತ ride , ಒಂದೊಂದು ಸತ್ತಿ ಆಡ್ತಾನೆ ಒಂದೊಂದು ಸತ್ತಿ ಆಡುದಿಲ್ಲ but ತುಂಬ ಒಳ್ಳೆದುಂಟು ಅವನ್ ride ಎಲ್ಲ defense ಕೂಡಾ ಒಳ್ಳೆದುಂಟು.

ಹ್ಮ್ ಹೌದೌದು, ಆಯ್ತಾಗಾದ್ರೆ ಮತ್ತೆ ಏನ್ ಸಮಾಚಾರ ಎಲ್ಲ?

ನಾನ್ ಮತ್ತೆ ಮಾಡುದ ಈಗ ಒಂದು ಸ್ವಲ್ಪ ಕೆಲಸ ಉಂಟು.

ಹೌದು, ಒಂದ್ ಸ್ವಲ್ಪ ಇಲ್ಲಿ ಕೆಲಸಗಳಲ್ಲಿ ಇದ್ದೆ.

ಹೌದಾ ಆಯ್ತಾಗಾದ್ರೆ, ನಾನು ನಾನ್ ಮತ್ತೆ ಮಾಡ್ತೀನಿ ಹಾಗಾದ್ರೆ.

ಆಯ್ತು ನಾನ್ ಬರ್ತೀನಿ ಬರ್ತೀನಿ bye.